ಇದು ಒಂದು ಶಾಪಿನ ರೀತಿಯಲ್ಲಿ ಕಾಣಿಸುತ್ತಿದೆ ತುಂಬಾ ನೀಟಾಗಿ ಶಾಪನ ಡೆಕೋರೇಷನ್ ಮಾಡಿದರೆ ಇಲ್ಲಿ ಒಬ್ಬ ಹುಡುಗ ಒಬ್ಬ ಹುಡುಗ ಜ್ಯೂಸ್ ಅನ್ನು ಕುಡಿಯುತ್ತಿದ್ದಾನೆ ತುಂಬಾ ಡೆಕೋರೇಷನ್ ಬಲೂನಿಂದ ಮಾಡಿದ್ದಾರೆ.

ಬಟ್ಟೆ ಶೋ ರೂಮ್ ಆಗಿದೆ ನೋಡಲು ತುಂಬಾ ಚನ್ನಾಗಿದ್ದು ಈ ಬಟ್ಟೆಯ ಶೋ ರೂಮ್ ತುಂಬಾ ಸ್ಪೆಷಲ್ ಆಗಿ ಕಾಣಿಸುತ್ತಾ ಇದೆ ಇಲ್ಲಿ ಎಲ್ಲಾ ತರದ ಬಟ್ಟೆಗಳು ಕೂಡ ದೊರೆಯುತ್ತವೆ ಕಲರ್ ಫುಲ್ ಆದ ದೊಡ್ಡ ಮಳಿಗೆ ಆಗಿದ್ದುರಿಂದ ಎಲ್ಲಾ ತರದ ಬಟ್ಟೆಗಳು ಕೂಡ ಇಲ್ಲಿ ದೊರೆಯುತ್ತವೆ.